ಇದು ಒಂದು ರಸ್ತೆಯ ಮುಂಭಾಗದ ದೃಶ್ಯವಾಗಿದೆ.

ಇದು ಒಂದು ದೊಡ್ಡದಾದ ಬ್ರಿಡ್ಜ್ ನ ಕೆಳಗಿನ ದೃಶ್ಯವಾಗಿದೆ.

ಇದರ ಮೇಲ್ಭಾಗದಲ್ಲಿ ಪೆಂಡಾಲ್ ವ್ಯವಸ್ಥೆ ಮತ್ತು ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಎಂದು ನಮಗೆ ತಿಳಿದು ಬಂದಿದೆ.

ಇದು ಒಂದು ಟಗರಿನ ಶೆಡ್ ಆಗಿದೆ ಇಲ್ಲಿ ಹಲವು ಟಗರುಗಳನ್ನು ನಾವು ಕಾಣಬಹುದು.

ಇಲ್ಲಿ ಕೆಲವು ಮಷೀನ್ ಗಳನ್ನ ನಾವು ಕಾಣುತ್ತೇವೆ.

ಅದರ ಮುಂಭಾಗದಲ್ಲಿ ಒಂದು ದೇವಸ್ಥಾನದ ಮೂರ್ತಿಯನ್ನು ನಾವು ಕಾಣುತ್ತೇವೆ.

ಇದು ಒಂದು ಸಿಯಟ್ ಟೈಯರ್ ಶಾಪ್ ನ ಮುಂಭಾಗದ ಅಂಗಡಿಯಾಗಿದೆ.

ಒಳಗಡೆ ಮತ್ತು ಒಂದು ಕೆಂಪು ಬಣ್ಣದ ಲೈಟನ್ನು ಅಳವಡಿಸಿದ್ದಾರೆ.

ಹಾಗು ಅದರ ಒಳಗಡೆ ಗ್ಲಾಸ್ ಸ್ಲಾಬನ್ನು ಹಾಕಿದ್ದಾರೆ.

ಇಲ್ಲಿ ಶಾಲಾ ಮಕ್ಕಳು ಕಾಂಪಿಟೇಶನ್ ಮಾಡುತ್ತಿರುವುದನ್ನು ನಾವು ಕಾಣುತ್ತೇವೆ.

ಇದರ ಮೆಲ್ಭಾಗದಲ್ಲಿ ಶ್ರೀ ಅಯ್ಯಂಗಾರ್ ಬೇಕರಿ ಅಂಡ್ ಸ್ವೀಟ್ ಸ್ಟಾಲ್ ಎಂದು ಬರದಿದ್ದಾರೆ.

ಹಾಗು ಇದರಲ್ಲಿ ಕೆಲವು ವ್ಯಕ್ತಿಗಳು ಕುಳಿತ್ತಿದ್ದಾರೆ.

ಇಲ್ಲಿ ಒಂದು ಕೃತಕವಾದ ಆನೆಯನ್ನು ಕಾಣುತ್ತೇವೆ.

ಅದರ ಬಲಭಾಗದಲ್ಲಿ ವ್ಯಕ್ತಿ ನಿಂತಿದ್ದಾನೆ ಅದರ ಹಿಂಬಾಗದಲ್ಲಿ ಹಲವು ಮರಗಳಿವೆ.

ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳುತ್ತೇವೆ.

ಇದರ ಬಾಜು ಸ್ವಿಚ್ ಬೋರ್ಡನ್ನು ನಾವು ಕಾಣುತ್ತೇವೆ.

ಮತ್ತು ಫ್ಯಾನಿ ನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ.

ಮೇಲ್ಭಾಗದಲ್ಲಿ ಲೈಟಿಂಗ್ ಅನ್ನು ಅಳವಡಿಸಿದ್ದಾರೆ ಎರಡು ಸಿಂಟ್ಯಾಕ್ಸ್ ಗಳು ಇಲ್ಲಿ ನೋಡಲು ಬಹುದು.

ಹಾಗು ಆ ಮಸೂತಿಯ ಮುಂಭಾಗದಲ್ಲಿ ಒಂದು ದೊಡ್ಡ ದೊಡ್ಡದಾದ ಮನೆಗಳನ್ನು ನಾವು ಕಾಣುತ್ತೆವೆ.

ಇದು ಒಂದು ಕಾಲೇಜಿನ ಮುಂಭಾಗದ ದೃಶ್ಯವಾಗಿದೆ ಇದರ ಮೇಲ್ಭಾಗದಲ್ಲಿ ಶ್ರೀ ವಿಜಯಚಂದ್ರಶೇಖರ ಸ್ಕೂಲ್ ಕುಷ್ಟಗಿ ಎಂದು ಬರೆದಿದ್ದಾರೆ.

ಇದು ಒಂದು ಗ್ಯಾರೇಜ್ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಹಾಗು ಇದು ತಗಡಿನ ಶೆಡ್ಡಿನ ಆಕಾರದಲ್ಲಿದೆ.

ಇದು ಒಂದು ಫ್ರಿಡ್ಜ್ ಗಳು ಸಿಗುವ ಅಂಗಡಿಯ ದೃಶ್ಯ ನಮಗೆ ತಿಳಿದು ಬಂದಿದೆ.

ಇದು ಒಬ್ಬ ವ್ಯಕ್ತಿ ಕಟಿಂಗ್ ಮಾಡುತ್ತಿರುವ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಕೆಳಭಾಗದಲ್ಲಿ ಪಿಂಕ್ ಬಣ್ಣದ ಮ್ಯಾಟನ್ನು ನಾವು ಕಾಣುತ್ತೇವೆ.

ಅದರ ಹಿಂಬಾಗದಲ್ಲಿ ಹಚ್ಚಹಸಿರು ಬಣ್ಣದ ಗಿಡಮರಗಳಿವೆ ಎಂದು ಹೇಳಬಹುದಾಗಿದೆ.

ಇದು ಒಂದು ಹಣ್ಣಿನ ಮುಂಭಾಗದ ದೃಶ್ಯವಾಗಿದೆ ಇಲ್ಲಿ ಹಣ್ಣುಗಳನ್ನು ನಾವು ಕಾಣುತ್ತೇವೆ.

ಇಲ್ಲಿ ಸೂಪರ್ ಮಾರ್ಕೆಟಿನ ಸಾಮಾನುಗಳನ್ನೂ ನಾವು ಕಾಣುತ್ತೆವೆ.

ಇದು ಒಂದು ಟಾರ್ಲಿಯ ದೃಶ್ಯವಾಗಿದೆ ಇಲ್ಲಿ ಒಂದು ಟಾರ್ಲಿಯನ್ನು ನಾವು ಕಾಣುತ್ತೇವೆ.

ಅದರ ಹಿಂಭಾಗದಲ್ಲಿ ಒಂದು ಗಾಲಿಯನ್ನು ನಾವು ಕಾಣುತ್ತೇವೆ.

ಇದರ ಹಿಂಭಾಗದಲ್ಲಿ ಒಂದು ತಗಡಿನ ಶೆಡ್ಡನ್ನು ನಾವು ಕಾಣುತ್ತೇವೆ.

ಇಲ್ಲಿ ಒಂದು ಹಾಲು ಅಂಗಡಿಯನ್ನು ನಾವು ಕಾಣುತ್ತೇವೆ.

ಇದರ ಮೇಲ್ಗಡೆ ಒಬ್ಬ ಒಂದು ಹಲವು ದೊಡ್ಡ ದೊಡ್ಡದಾದ ಗಿಡಮರಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ವಾಚಿನ ಅಂಗಡಿಯಾಗಿದೆ ಇಲ್ಲಿ ಹಲವು ವಿವಿಧ ರೀತಿಯ ವಾಚುಗಳಿವೆ.

ಇದು ಒಂದು ಬ್ಯೂಟಿ ಪಾರ್ಲರ್ ಅಂಗಡಿಯಾಗಿದೆ.

ಹಾಗೂ ಕೆಲವು ಮೆನು ಗಳನ್ನು ಇಲ್ಲಿ ಹಾಕಿದ್ದಾರೆ ಎಂದು ನಾವು ಹೇಳುತ್ತೇವೆ ಒಟ್ಟಾರೆಯಾಗಿ ಇದು ಸುಂದರವಾಗಿದೆ.